ಗೋಪುರ ಚೆನ್ನಾಗೈತೆ ಎಲ್ಲ ಗೋಲ್ಡ್ ಆಗಿ ಚೆನ್ನಾಗೈತೆ ಆದ್ರೆ ನಿಜ್ವಾದ್ ಗೋಲ್ಡ್ ಅಲ್ಲ ಇದು--

ಹಸ್ ಹಸುಗಳು ನಮ್ಗ್ ಹಸುಗಳ್ ಇಲ್ಲ ಅಂದಿದ್ರ ನಾವ್ ದಿನ ನಿತ್ಯ ಹಾಲು ಮೊಸರು ಬೆಣ್ಣೆ ತುಪ್ಪ ಏನು ತಿನ್ನಾಕ್ ಐತಾ ಇರ್ಲಿಲ್ಲ ಗೋಮಾತೆ ಇಲ್ಲ ಅಂದಿದ್ರೆ ನಮ್ಮ ಜೀವನದಲ್ಲಿ ಏನು ಇರ್ತ ಇರ್ಲಿಲ್ಲ .

ಸೇವಂತಿಗೆ ಹಾರ ಸೂಜಿ ಮಲ್ಲಿಗೆ ಹಾರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ತಗೋ ಬಂದ್ ಹಾಕಿ .